ಈ ಚಿತ್ರದಲ್ಲಿ ಸಾಂಬಾರ್ ಪುಡಿಗಳನ್ನು ನಾವು--

ಈ ಚಿತ್ರದಲ್ಲಿ ನಾವು ಒಂದು ಬಿಲ್ಡಿಂಗ್ ಅನ್ನು ನೋಡಬಹುದು ಮತ್ತು --

ಒಂದು ಲಾರಿಯನ್ನು ಸಹ ಕಾಣುಬಹುದಾಗಿದೇ ಮತ್ತು ವ್ಯಕ್ತಿಗಳನ್ನು ಸಹ ಈ ಚಿತ್ರದಲ್ಲಿ ನಾವು --

ನೋಡಬಹುದಾಗಿದೆ ಮತ್ತು ಒಂದು ಕಾರನ್ನು ಸ ಈ ಚಿತ್ರದಲ್ಲಿ ನೋಡಬೋದಾಗಿದೆ.

ದೊಡ್ಡದಾದಂತ ಬೋರ್ಡ್ ಗಳನ್ನು ಈ ಚಿತ್ರದಲ್ಲಿ ನಾವು ನೋಡಬಹುದಾಗಿದೆ.

ಪೇಪರ್ ಗಳನ್ನು ಸಹ ನೋಡಬಹುದಾಗಿದೆ ಮತ್ತು--

ನಾ ಗಿಡಗಳನ್ನು ಸಹ ಈ ಚಿತ್ರದಲ್ಲಿ ನಾವು ನೋಡಬಹುದಾಗಿದೆ ಮತ್ತು--

ಎಲೆಕ್ಟ್ರಿಕ್ ಸಾಮಾನುಗಳನ್ನು ನಾವು ಕಾಣಬಹುದಾಗಿದೆ ಮತ್ತು--